ಮತ್ತು ಸುತ್ತಮುತ್ತಲು ಹಲವಾರು ಗಿಡ ಮರಗಳು ಇವೆ.

ಮತ್ತು ಇದರ ಒಳಗಡೆ ಹಲವಾರು ನೀರನ್ನು ಸಂಗ್ರಹಣೆ ಮಾಡಿ ಇಡಲಾಗಿದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ರಸ್ತೆಯನ್ನು ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಸುತ್ತಮುತ್ತಲು ಗಿಡಮರಗಳನ್ನು ಕಂಡು ಬರ್ತಾ ಯಿದೆ.

ಮತ್ತು ಇದರ ಮುಂದಗಡೆ ಎರಡು ಕಾರುಗಳು ನಿಲ್ಲುಗಡೆ ಮಾಡಲಾಗಿದೆ.

ಮತ್ತು ಇಲ್ಲಿ ಗೋಡೆ ಮೇಲೆ ಬಿಳಿ ಬಣ್ಣದ ಬೋರ್ಡನ್ನು ಹಚ್ಚಲಾಗಿದೆ.

ಮತ್ತು ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಕಂಡು ಬರುತ್ತಾ ಇದ್ದಾನೆ.

ಮತ್ತು ಇಲ್ಲಿ ತೆಳಗಡೆ ಒಂದು ಬೈಕ್ ಅನ್ನು ಮುಂದಕ್ಕೆ ಹೋಗುತ್ತಾ ಇದೆ.

ಮತ್ತು ಇಲ್ಲಿ ಎರಡು ವ್ಯಕ್ತಿಗಳನ್ನು ಕಂಡುಬರುತಾಇದ್ದಾರೆ.

ಚಿತ್ರದಲ್ಲಿ ನಮಗೆ ಒಂದು ಭವಾನಿ ಪ್ರಿಂಟರ್ಸ್ ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಚುರ್ಚಿನ ಒಂದು ಚಿನ್ಹೆಯನ್ನು ಇಳಿಸಲಾಗಿದೆ.

ಚಿತ್ರದಲ್ಲಿ ನಮಗೆ ಒಂದು ಮನೆಯ ಒಳಾಂಗಣವನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಮನೆಯ ಒಳಗಡೆ ಗೋಡೆ ಮೇಲೆ ಬಿಳಿ ಬಣ್ಣವನ್ನು ಹಚ್ಚಲಾಗಿದೆ.

ಚಿತ್ರದಲ್ಲಿ ತೋರಿದಂತೆ ನಮಗೆ ಇಲ್ಲಿ ಒಂದು ಹಾರ್ಡವೇರ್ ನ ಅಂಗಡಿ ಅನ್ನು ಕಂಡು ಬರುತ್ತಾ --

ಮತ್ತು ಇದರ ಮುಂದುಗಡೆ ಒಂದು ಟೂ ವೀಲರನ್ನು ನಿಲುಗಡೆ ಮಾಡಲಾಗಿದೆ ಮತ್ತು ಬಸ್ಸಿನ ಒಳಗಡೆ ಹಲವಾರು ವ್ಯಕ್ತಿಗಳನ್ನು ಕುಳಿತುಕೊಂಡಿದ್ದಾರೆ ಮತ್ತು ಬಸ್ಸಿನ ಮೇಲೆ--

ಮತ್ತು ಇಲ್ಲಿ ಕಪಟಿನ ಮೇಲೆ ಬಿ ಎಂದು ಬರೆಯಲ್ಪಟ್ಟಿದೆ.

ಚಿತ್ರದಲ್ಲಿ ತೋರಿದಂತೆ ಇಲ್ಲಿ ನಮಗೆ ಒಂದು ಅಂಗಡಿಯನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಎರಡು ಬೈಕ್ ಗಳನ್ನು ನಿಲುಗಡೆ ಮಾಡಲಾಗಿದೆ ಮತ್ತು--

ಮತ್ತು ಇಲ್ಲಿ ಒಣಗಿದ ಹುಲ್ಲು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಬಾಗಿಲನ್ನು ಕಂಡು ಬರುತ್ತಾ ಇದೆ.

ಮತ್ತು ಗ್ವಾಡೆಯ ಮೇಲೆ ಒಂದು ಬ್ಯಾನರನ್ನು ಅಂಟಿಸಿದ್ದಾರೆ.

ಮತ್ತು ಇಲ್ಲಿ ಕೆಲವು ವ್ಯಕ್ತಿಗಳನ್ನು ತನ್ನ ಬುಜದ ಮೇಲೆ ಬಡಗಿಗಳನ್ನು ಇಟ್ಟುಕೊಂಡಿದ್ದಾರೆ.

ಮತ್ತು ಇಲ್ಲಿ ಕಪಟ್ಟಿನಲ್ಲಿ ಫೇವಿಕೊಲ್ ಮತ್ತು ನೀರಿನ ಬಾಟಲಿ ಮತ್ತು ಕಲರ್ ಇನ ಡಬ್ಬೆ ಗಳನ್ನು ಇಡಲಾಗಿದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಹಲವಾರು ಕೆಂಪು ಬಣ್ಣದ ರಾಡುಗಳನ್ನು ಕಂಡುಬರುತ್ತ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ರಸ್ತೆಯನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಒಂದು ಪರ್ದೆಯಿಂದ ಕಮಾನನ್ನು ಮಾಡಲ್ಪಟ್ಟಿದೆ.